ಇಲ್ಲಿ ಹೋಟೆಲ್ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಲೈಟ್ ಗಳನ್ನು ಹಚ್ಚಿದ್ದಾರೆ.

ದೇವಾಲಯ ಒಳಗಡೆ ಬಹಳ ದೇವುರ್ದು ಚಿತ್ರವನ್ನು ಪ್ರದರ್ಶಿಸಿದ್ದಾರೆ.

ಹಾಗು ಇಲ್ಲಿ ಪಕ್ಕದಲ್ಲಿ ಒಂದು ಕರೆಂಟಿ ನ ಕಂಬ ಕೂಡ ಇದೆ.

ಹಾಗೂ ಇಲ್ಲಿ ಬಹಳಷ್ಟು ಸುಂದರವಾದ ಸಣ್ಣು ಸಣ್ಣು ಗಿಡ ಕೂಡ ಇಕ್ಕಿದ್ದಾರೆ.

ಶಾಲೆ ಒಳಗಡೆ ಇಲ್ಲಿ ಕೆಳಗಡೆ ಬಹಳಷ್ಟು ಮಕ್ಕಳನ್ನು ಕುಂತಿದ್ದಾರೆ.

ಹಾಗು ಇಲ್ಲಿ ಮೇಲ್ಗಡೆ ಒಬ್ಬ ಮನುಷ್ಯರು ನಿಂತಿದ್ದಾರೆ.

ಇಲ್ಲಿ ಅಂಗಡಿಯ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಲೈಟುಗಳನ್ನು ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಫರ್ನಿಚರ್ ಮಾಡಿಂದದ ಅಲ್ಲಿ ಬಹಳಷ್ಟು ಮೇಕಪ್ ಸಾಮಾನುವನ್ನು--

ಇಕ್ಕಿದ್ದಾರೆ ಮತ್ತು ಇಲ್ಲಿ ಒಂದು ಟೇಬಲ್ಲ ಕೂಡ ಇದೆ ಮತ್ತು ಇಲ್ಲಿ ಒಂದು ಕುರ್ಚಿ ಕೂಡ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಮನುಷ್ಯರು ಕುಂತಿದ್ದಾರೆ ಇತ್ತಿ ಇಲ್ಲಿ ಒಂದು ಸುಂದರವಾದ ಸ್ಟೇಜ್ ವನ್ನು ಡೆಕೋರೇಷನ್ ಮಾಡಿದ್ದಾರೆ.

ಹಾಗೂ ಇಲ್ಲಿ ಪಕ್ಕದಲ್ಲಿ ಒಂದು ಕರೆಂಟ್ ಇನ ಮೀಟರ್ ಕೂಡ ಇದೆ.

ಈ ದೇವಾಲಯ ಒಳಗಡೆ ಎರಡು ಸ್ತ್ರೀಯರು ಇದ್ದಾರೆ.

ನಾವು ಇಲ್ಲಿ ಬಹಳಷ್ಟು ಬಿಳಿ ಕಲರ ದ ಬ್ಯಾಗ್ ವನ್ನು ಇಟ್ಟಿದ್ದಾರೆ.

ಹಾಗು ಇಲ್ಲಿ ಪಕ್ಕದಲ್ಲಿ ಒಂದು ಕರೆಂಟಿನ ಮೀಟರ್ ಮ ಕೂಡ ಇದೆ.